ಮನೆ ತರ ಮಾಡಿದಾರೆ ಹಿಂದೆಗಡೆ ಒಂದು ಬೆಟ್ಟ ತರ ಕಾಣಿಸುತ್ತಿದೆ.

ಈ ತರ ಮಾಡಿ ಆಟೋ ರಿಕ್ಷಗಳು .

ಈ ತರಾ ಮಾಡಿ ಎರಡು ಆಟೋ ರಿಕ್ಷಾಗಳು --

ಹಳದಿ ಬಣ್ಣದ ಹೂಗಳು ಇಟ್ಟಿದ್ದಾರೆ ಒಂದು ಟೇಬಲ್ ಹಾಕಿದ್ದಾರೆ ಹಿಂದೆ ಕೆಂಪು ಬಣ್ಣ ಹೊಡ್ದಿದ್ದಾರೆ ಸೊಫ ಕಾಣಿಸುತ್ತಿದೆ.

ಇಲ್ಲಿ ನಾನು ನೋಡುತ್ತಿರುವ ಒಂದು ದೊಡ್ದ ಗಣೇಶ ಮೂರ್ತಿಯನ್ನು ಇಟ್ಟಿದ್ದಾರೆ ಹಿಂದೆಗಡೆ ಹಸಿರು ಹೂವಲ್ಲಿ .]

ಇಲ್ಲಿ ನಾನು ನೋಡುತ್ತಿರುವ ಒಂದು ಗಾಡಿಯಲ್ಲಿ ಎಷ್ಟೋ ಮೀನ್ಗಳನ್ನು ಇಟ್ಟಿದ್ದಾರೆ ಅಲ್ಲಿ ಮೀನ್.

ವಿದ್ಯುತ್ ಕಂಬಗಳು ವಿದ್ಯುತ್ ತಾರ್ಗಳು ಹಿಂದ್ಗಡೆ ದೊಡ್ದ ಮರ ಎಲ್ಲ ಕಾಣಿಸುತ್ತಿದೆ .

ಕಲ್ಗಳು ಕಾಣಿಸುತ್ತಿದೆ ಹಿಂದ್ಗಡೆ ದೊಡ್ಡ್ ದೊಡ್ದ್ ಮರಗಳು ಕಾಣಿಸುತ್ತಿದೆ.

ಕನ್ನಡಿಗೆ ಕಾಣಿಸ್ತಾ ಇದೆ ಮೆಲೆ ಶೆಲ್ಫ್ ನಗೆ ಏನೆನೊ ವಸ್ತುಗಳನ್ನು ಇಟ್ಟಿದ್ದಾರೆ.

ಹಾಗೂ ಆದಿಕ್ಕೇ ಬಾರೀ ಡೆಕೋರೇಷನೆಲ್ಲ ಮಾಡಿ ಬಾರಿ ಚನ್ನಾಗ್ಮಾಡ್ತಾರೆ.

ಇಲ್ಲಿ ನಾನು ನೋಡುತ್ತಿರುವ ಒಂದು ಟೇಬಲ್ ಮೇಲೆ ಕಂಪ್ಯೂಟರ್ ಇಟ್ಟಿದ್ದಾರೆ ಮೌಸ್ ಇಟ್ಟಿದ್ದಾರೆ ಒಂದು ಪೇಪರ್ ಮತ್ತು ಪೆನ್ನ್ ಇಟ್ಟಿದ್ದಾರೆ ಕತ್ರಿ ಇಟ್ಟಿದ್ದಾರೆ.

ಇಲ್ಲಿ ನೋಡುತ್ತಿರುವ ಒಂದು ಬಿಲ್ಡಿಂಗ್ ತರ ಕಾಣಿಸ್ತಾ ಇದೆ ಎಲ್ಲ ಜನಗಳು ಓಡಾಟ್ತ ಇದ್ದಾರೆ.

ಇಲ್ಲಿ ನಾನು ನೋಡುತ್ತಿರುವ ಒಂದು ಬಿಲ್ಡಿಂಗ್ ತರ ಕಾಣಿಸ್ತಾ ಇದೆ ಎಲ್ಲ ಜನಗಳು ಓಡಾಡ್ತಾ ಇದ್ದಾರೆ.

ಇದರ ಕನ್ನಡಿಗೆ ಕಾಣಿಸ್ತಾ ಇದೆ ಹಸಿರು ಬಣ್ಣದ ಬಣ್ಣ ಹೊಡ್ದಿದ್ದಾರೆ ಇಲ್ಲಿ ನೀಲಿ ಬಣ್ಣದ ಬಣ್ಣ ಹೊಡ್ದಿದ್ದಾರೆ.

ಇಲ್ಲಿ ನಾನು ನೋಡುತ್ತಿರುವ ಎನೋ ಅಂಗಡಿಗಳ ರಿಪೆರಿ ಮಾಡುತ್ತಾ ಇದ್ದಾರೆ ನೀಲಿ ಬಣ್ಣದ ರೋಲಿಂಗ್ ಶೀಟ್ ಹಾಕಿದ್ದಾರೆ ಇವ್ರು ಮೆಟ್ಲುಗಳಲ್ಲಿ--

ಹೂವಿನ ಎಲೆಗಳನ್ನು ಹಾಕಿದ್ದಾರೆ ಯಾರೋ ಒಂದು ಗಿಡವನ್ನು ಇಟ್ಕೊಂಡು ಫೊಟೊ ತೆಗಿಸ್ತಾ ಇದ್ದಾರೆ.

ಇಲ್ಲಿ ನಾನು ನೋಡುತ್ತಿರುವ ಒಂದು ಬಿಲ್ಡಿಂಗ್ ಕಾಣಿಸ್ತಾ ಇದೆ ಬಿಲ್ಡಿಂಗ್ ಪಕ್ಕ ವಿದ್ಯುತ್ ಕಂಬ ಕಾಣಿಸ್ತಿದೆ ಇಲ್ಲಿ ಒಂದು ಮರ ಕಾಣಿಸ್ತಾ ಇದೆ.

ದೊಡ್ಡ್ ದೊಡ್ಡ್ ಬಂಡಿ ಗುಡ್ಡೆ ತರಹ ಕಾಣಿಸ್ತ ಇದೆ ಹಿಂದ್ಗಡೆ ಏನೋ ದೊಡ್ಡದು ಕಲ್ಲು.

ಕ್ರೇನ್ ಕಾಣಿಸುತ್ತಿದೆ ಒಂದು ಹಿಂದುಗಡೆ ಒಂದು ಫೊಟೊ ಇಟ್ಟುಬಿಟ್ಟು ಅದುಕ್ಕುನು ಹೂವಿನ ಮಾಲೆ ಹಾಕಿದಾರೆ ಗಡಿಯಾರ ಕಾಣಿಸುತ್ತಿದೆ.

ಬಿಳಿ ಮತ್ತು ಕಪ್ಪು ಬಣದ ಶರ್ಟ್ ಹಾಕೊಂಡು ಕಾರ್ ರಿಪೇರಿ ಮಾಡ್ತಾ ಇದಾನೆ.

ಇಲ್ಲಿ ಚಿಕ್ಕ್ ಬಾಲ್ ದೊಡ್ಡ್ ಬಾಲ್ ಬ್ಯಾಟ್ ಮಿಟನ್ ಟೆನ್ನಿಸ್ ಬ್ಯಾಟ್ ಎಲ್ಲ ತರಹದ.